ಅಲ್ಲೇ ದೂರದಲ್ಲಿ ಒಂದು ಗುಡ್ಡವನ್ನು ಸಹ ಕಾಣಬಹುದು ಗುಡ್ಡದ ಮೇಲೆ ಒಂದು ದೊಡ್ಡ ಟವರನ್ನು ಸಹ ಇರಿಸಲಾಗಿದೆ .

ಇದು ಕ್ರೈಸ್ತರ ಒಂದು ಧರ್ಮದ ದೇವಗುಳವಾಗಿದ್ದು ಇಲ್ಲಿ ಎಲ್ಲಾರು ಬಂದು ಭಾನುವಾರ ಪ್ರಾರ್ಥನೆಯನ್ನು ಮಾಡುತ್ತಾರೆ.

ಗ್ಯಾರೇಜಿನ ದೃಶ್ಯವನ್ನು ನೋಡಬಹುದು ಈ ಗ್ಯಾರೇಜಿನಲ್ಲಿ ಒಂದು ಮೋಟಾರ್ ಬೈಕ್ ಅನ್ನು ಸಂಪೂರ್ಣವಾಗಿ ಬಿಚ್ಚಿಯಿಡಲಾಗಿದೆ.

ಈ ಟಿಲ್ಲರ್‌ನ ಮುಖಾಂತರ ಈ ಗದ್ದೆಯನ್ನು ಹದಾ ಮಾಡಲು ಬಳಸಲಾಗುತ್ತದೆ ಮುಂದೆ ಜನರು ಎತ್ತುಗಳನ್ನು ಬಳಸಿಕೊಂಡು ಗದ್ದೆಯನ್ನು ಹದಾ ಮಾಡುತ್ತಿದ್ದರೆ ಈಗ ಟ್ಯಾಕ್ಟರ್‌ಗಳನ್ನು ಬಳಸಿ ಹದ ಮಾಡಲು ಉಪಯೋಗ ಸುತ್ತಾರೆ.

ಎಲ್ಲರಿಗೂ ಇಲ್ಲಿ ನಡಿಯುತ್ತಿರುವ ಕಾರ್ಯಕ್ರಮವನ್ನುಕೇಳಲು ತುಂಬಾ ಅನುಕೂಲವಾಗಿರುತ್ತೆ ತುಂಬಾ ದೂರದವರೆಗೂ ಇದರ ಸೌಂಡ್‌ ಕೇಳುತ್ತದೆ.

ಒಂದು ಪೋಟೋಕ್ಕೆ ಪೋಸ್‌ ಕೊಟ್ಟಿರುವಂತೆ ಕಾಣುತ್ತಿದೆ. ಇದು ತನ್ನ ಆಹಾರಕ್ಕಾಗಿ ಎಲ್ಲರ ಮುಂದೆ ಇದನ್ನು ಒಂದು ಮೂಕವಿಸ್ಮಿತವಾಗಿ ನೋಡುತ್ತಿದೆ.

ಈ ಚಿತ್ರದಲ್ಲಿ ಐದು ಅಪಾರ್ಟ್ಮೆಂಟ್ ಚಿತ್ರಗಳು ಕಾಣಿಸುತ್ತವೆ. ಈ ಅಪಾರ್ಟ್ಮೆಂಟ್ ಗಳಲ್ಲಿ ತುಂಬಾ ರಿಚ್ ಮನುಷ್ಯರು ಜೀವನವನ್ನ ನಾಡಿಸುತ್ತಾರೆ.

ಒಬ್ಬ ವ್ಯಕ್ತಿ ಅನಾರೋಗ್ಯದ ವ್ಯಕ್ತಿಯನ್ನು ಸಸುಶ್ರೇ ಮಾಡುತ್ತಿದ್ದಾನೆ.

ಇಲ್ಲಿ ಒಬ್ಬ ವೈದಕೀಯ ಡಾಕ್ಟರ್ ತಮ್ಮ ವಿದ್ಯಾರ್ಥಿಗಳಿಗೆ ಕೆಲವು ವಿಷದ ಬಗ್ಗೆ ವಿವರಿಸುತ್ತಿದ್ದಾರೆ.